ಇವಾಗ ಯಾಕಂದ್ರೆ ನಿಮ್ಗೊಂದು ಮೂವತ್ ದಿನದ್ದು ಇವಾಗ ನಿಮ್ಗೊಂದು ಹದ್ನೈದು ಸಾವ್ರ ನಿಮ್ಮತ್ರ cash ಇದೆ.

ನಿಮ್ಗೆ ಅದೇ ಬರಿ ನಿಮ್ಗೆ ಈ month full manage ಮಾಡ್ಲಿಕ್ಕೆ cash ಇರುತ್ತೆ.

ಅವಾಗ ಆತರ time ಅಲ್ಲಿ ನಿಮ್ಗೆ cash ಇಟ್ಕೊಳಿ ನಿಮ್ emergency ಗೆ.

ಹದ್ನೈದು ಸಾವ್ರ ನೀವ್ Credit Card ಲ್ಲಿ swipe ಮಾಡಿದ್ರೆ.

ನಿಮ್ಮತ್ರ ಒಂದ್ emergency ಗೆ ಅಂತ ನಿಮ್ಮತ್ರ cash ಇದ್ದಂಗಿರುತ್ತೆ.

So, Credit Card ಗೆ ನಿಮ್ಗೆ ಮೂವತ್ತೈದ್ ನಲ್ವತ್ ದಿನ time ಕೊಡ್ತೇನೆ ನಲ್ವತ್ತೈದ್‌ ದಿನ almost.

So ಅದ್ರಲ್ಲೆಲ್ಲ ಇದಾಗುತ್ತೆ emergency medical ಲೊ ಅಥ್ವ ಏನೋ ಒಂದು shopping ಮಾಡ್ಬೇಕು ಏನೋ ಒಂದು ಹೋಗಿದ್ದೀವಿ.

ಆ ತರ ಎಲ್ಲ ಇದ್ದಾಗ ಒಂದ್ ನಿಮ್ಗೆ ನಲವತ್ ದಿನ time ಇರುತ್ತೆ ನೀವ್ ಅದೇ ಬರಿ ನಿಮ್ ಕೈಯಲ್ಲಿದ್ದ ಕಾಸೆಲ್ಲ ಖರ್ಚ್ ಮಾಡಿ.

ಮತ್ತೆ use ಮಾಡೋಕಿಂತ ನಿಮ್ಮತ್ರ ಇದ್ರೆ Credit Card ಲ್ಲೆ use ಮಾಡಿ ಆಮೇಲೆ payment ಮಾಡ್ಬಿಡಿ ಬಂತಕ್ಷ್ಣ.

ಆದಷ್ಟು ಹಂಗೆ ಮಾಡ್ಬೇಕು ಆಮೇಲೆ ಯಾವತ್ತು bill miss ಮಾಡೋಕೋಗ್ಬೇಡಿ ಅದ್ರದ್ದು billing.

Payment ಎಲ್ಲ miss ಮಾಡೋಕೋಗ್ಬೇಡಿ ಅದು ತುಂಬ risk ಯಾಕಂದ್ರೆ ಅದು Credit Card ತುಂಬ free ಯಾಗ್ ಕೊಡ್ತಾರೆ.

But charges ಹಂಗೆ maintain ಮಾಡಿರ್ತಾರೆ. ಆಮೇಲೆ hidden charges ಏನಾದ್ರು ಬೀಳುತ್ತ every month statement check ಮಾಡ್ತಾ ಇರಿ.

ಯಾಕಂದ್ರೆ Credit Card ಗಳು ಕೇಳಿದ್ರೆ ನನ್ಗೊಂದು ಅದು ತೆಗಿಸ್ಕೊಡಿ ಇದು ತೆಗಿಸ್ಕೊಡಿ ಅಂತ ನಮ್ ಹಿಂದೆ ಬೀಳ್ತಾರೆ.

ಅದೇನೊ ವಿಷ್ಯ ಅವ್ರು ತಗೋಳೋವಾಗ ತಗೊಂತಾರೆ ಆಮೇಲೆ payment ಮಾಡದಿದ್ರೆ.

ನೀವ್ ಪುನಃ ನಿಮ್ ಕಯ್ಯಿಂದನೆ ಖರ್ಚ್ ಮಾಡ್ಬೇಕು.

ಹಿಡ್ಕೊಂಡಿರಿ just ಒಂದ್ purse ಲ್ಲಿ ನಿಮ್ಗೆ.

Emergency ಬಿದ್ದಾಗ use ಮಾಡಿ ಅಥ್ವ ಎಲ್ಲಾದ್ರು offer ಬೀಳ್ತಾರೆ Credit Card ಅಲ್ಲಿ offer ಇದೆ ಹಂಗಿದ್ರೆ ನಿಮ್ಗೊಂದು use ಆಗುತ್ತೆ.

ಒಂದ್ ನಲ್ವತ್ತೈದ್ ದಿನ time ಸಿಗುತ್ತಲ್ಲ.

So ಆತರ Use ಮಾಡಿದ್ರೆ ಒಳ್ಳೇದು ಹ್ಮ್.

ಒಳ್ಳೆ. information ಸಿಗ್ತು ನನಿಗೆ ಎಲ್ಲಿ use ಮಾಡುದು.

Thank you, Thank you, Okay, bye.

ಅ ಅ ಹೇಳಿ ಪ್ರಿಯ ಅವ್ರೆ.

ಆ ನಾವು ಹುಷಾರ್ ಇದ್ದೇವೆ, ನೀವ್ ಹೇಗಿದ್ದೀರಿ? ಆ ನಾನು ಚೆನ್ನಾಗಿದ್ದೇನೆ. ಆ ಮನೇಲೆಲ್ಲ ಆ ನಾನು ಈಗ ಚಾ ಎದ್ದದ್ದು ಚಾ ಕುಡ್ದದ್ದು ಅಷ್ಟೇ, ಮನೆಯಲೆಲ್ಲಾ ಆರಾಮವ? ಹೌದೌದು ಎಲ್ಲಾ ಆರಾಮಾಗಿ ಇದ್ದಾರೆ ಹೌದು. ಹಾ ಇಲ್ಲಿ ಎಲ್ಲಾ ಹುಷಾರಿದ್ದಾರೆ. ಹೌದಾ ಹಾ ಹಾ ಅದೇ ನಾನು ಈಗ ಅದೇ ಕೆಲ್ಸದ್ದು ಅದೇ ಈಗ ಒಂದು ಓದಿ ಎಲ್ಲ ಆದ್ಮೇಲೆ ಇನ್ನು ಮತ್ತೆ ಕೆಲ್ಸದ್ದೇ ಚಿಂತೆ ಅಲ್ವಾ ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿ ಒಂದು set ಆದ್ರೆ ಮತ್ತೆ?

ಹೌದು ಈ ಚಿಂತೆ ಇರುದಿಲ್ಲ ಅದೇ.

ಅದಿಕ್ಕೆ ಕೆಲಸಕ್ಕಾಗಿ ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವ್ದು ಸರಿ ಆಗ್ತಾ ಇಲ್ಲ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಅಹ್ ನಾನುಸ ಈಗ degree ಈಗ ನಾನು ಕಲಿತಾ ಇದ್ದೇನೆ ಇನ್ನು degree ಆದ ಕೂಡ್ಲೇ ಎಂತಾದ್ರೂ ಕೆಲಸ ಹುಡುಕ್ಬೇಕುಂತಿದ್ದೇನೆ. ಅದಿಕ್ಕೆ ನನ್ನ ಕೈಯಿಂದ ಆಗುವ ಪ್ರಯತ್ನ ಮಾಡ್ತಿದ್ದೇನೆ. ಹೌದಾ ಹಾ ಅದೇ ಹೇಳಿದ್ದು ಕೆಲಸ ಮುಗ್ಗಿದ್ಮೇಲೆ ಅಷ್ಟು ಬೇಗ ಅಷ್ಟು ಸುಲಭದಲ್ಲಿ ಕೆಲಸ ಸಿಗುದು ಕೂಡ ತುಂಬಾ ಕಷ್ಟ ಅದು ಈಗಿನ ಕಾಲದಲ್ಲಿ ಮತ್ತೆ ಯಾವ್ದೋ ಸಿಕ್ಕಿದ್ರೆ ಅದು ಕೂಡ ನಮ್ಗೆ ಸರಿ ಹೋಗ್ಬೇಕಲ್ವಾ ನಮ್ಗೆ.

ಹೌದು ನಾವು ಕಲಿತ ಇದಕ್ಕೆ ಅದು ಕೆಲಸ ಕೂಡ ಅದು ಸರಿ ಆದ್ರೆ ನಮ್ಗೆಸ ಒಂದು ಖುಷಿ ಆಗ್ತದೆ ಮುಂದುವರಿಸ್ಬೋದು. ಹ ಈಗ ಈಗ Bengaluru ಕೂಡ ಕನ್ನಡದವರಿಗಿಂತ ಜಾಸ್ತಿ ಬೇರೆ state ನವ್ರೆಲ್ಲ ಇದ್ದಾರೆ ಬೇರೆ ರಾಜ್ಯದವರು ಎಲ್ಲಾ ಇದ್ದಾರಲ್ಲಾ. ಹೌದು ಹಾ ಆದ್ರಿಂದ ನಮ್ಮ ಊರಲ್ಲೇ ನಮ್ಗೆ ಕೆಲಸ ಸಿಗುವುದು ತುಂಬಾ ಕಷ್ಟ ಅದೇ ನಾವು ಅದಕ್ಕೆ ಎಲ್ರು ಹಾಗೆ ಅವರವರ ಊರು ಬಿಟ್ಟು ಬೇರೆ. ಬೇರೆ ರಾಜ್ಯದಲ್ಲಿ ಹೋಗಿ ಅಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಮ್ಮ ಇಲ್ಲಿ ಎಲ್ಲ ಅದೇ ದೂರ ಹೋಗ್ಲೇಬೇಕಾಗುತ್ತೆ. ದೂರ ಹೋದ್ರೆ ಏನಾದ್ರು ಕೆಲಸ ಸಿಗತ್ತೆ ಅಂದ್ರೆ ಒಂದು ಸ್ವಲ್ಪ ಒಂದು ಗ್ರಾಮೀಣ ಪ್ರದೇಶಕ್ಕಿಂತ ಸ್ವಲ್ಪ. ಇದು city ಕಡೆಯೆಲ್ಲ ಹೋದ್ರೆ ಸ್ವಲ್ಪ ಆದ್ರು ನಮ್ಗೆ ಇದು chance ಕೆಲಸ ಸಿಗುವ ಸಂಭವ ಜಾಸ್ತಿ ಇರತ್ತೆ.

ಹಾಗೆ ಆದ್ರೆ ಈಗದ ಸಂಬಳ ಸಾಕಾಗುದಿಲ್ಲ ಅಲ್ಲ ಕೆಲವರಿಗೆಲ್ಲ.

ಮನೆ ಮನೆ ನಡೆಸ್ಲಿಕ್ಕೆಲ್ಲ. ಹ್ಮ್‌ ಅದೇ ಹೇಳಿದ್ದು ದೂರ ಹೋದ್ಮೇಲೆ ಮತ್ತೆ ಅಲ್ಲಿಯ ಖರ್ಚು ಅದೆಲ್ಲ ನೋಡಿ ಮತ್ತೆ ಆ ಸಂಬಳದಲ್ಲಿ ಸರಿ ಹೋಗುತ್ತಾ ಎಲ್ಲಾ ಹೊಂದುಕೊಂಡೆಲ್ಲ ಹೋಗ್ಬೇಕಲ್ಲ ಎಲ್ಲ ಖರ್ಚು ವೆಚ್ಚ ಎಲ್ಲ ಹೋಗಿ ಎಂತಾದ್ರು ಉಳಿತಾಯ ಆಗದಿದ್ರೆ ಮತ್ತೆ ಅದು ಕೆಲಸಕ್ಕೆ ಹೋದ್ರುಸ ಏನು.

ಹಾ ಅದೇ ಅದೇ ಮತ್ತೆ ಈಗ ಎಲ್ಲಾ ಕೊರೊನಾ ಎಲ್ಲಾ ಬಂದು ಅದ್ರಿಂದ ಎಲ್ಲರೂ ಈಗ ಮನೆಯಲ್ಲೇ ಕೆಲಸ ಮಾಡುದು ಈಗ ಅದು ತುಂಬಾ ಜಾಸ್ತಿ ಆಗಿದೆ ಎಲ್ಲ ಈಗ.

ಹೌದೌದು ಅದ್ ಆದ್ರೆ ಎಲ್ಲರಿಗೂ ಸ್ವಲ್ಪ ಸುಲಭ ಆಗ್ತದೆ ಮಾಡಿ ಅದೇ ಅಭ್ಯಾಸ ಆಗಿದೆ ಈಗ ಎಲ್ರಿಗುಸ.

ಮನೆಯಲ್ಲಿ ಕೆಲ್ಸ ಮಾಡಿ ಈಗ ಅಂತ ಕೆಲ್ಸನೆ ಎಲ್ರು ಜಾಸ್ತಿ ಹುಡುಕ್ತಾ ಇದ್ದಾರೆ.

ಮನೆಯಲ್ಲೇ ಏನಾದ್ರು ಒಂದು computer ಎಲ್ಲ ಇದ್ರೆ ನಾವು ಮನೆಯಲ್ಲೇ ಕೆಲಸ ಇದ್ರೆ ಒಳ್ಳೆದಲ್ವಾ ಮತ್ತೆ ನಮಗೆ ಹೋಗಿ ಬರುವಾಗ ಸಮಯ ಉಳಿತದೆ ಆ computer ಅಲ್ಲಿ ಕೆಲಸ ಮಾಡ್ತಾ. ಎಲ್ಲ ಎಲ್ಲಾ ನೋಡ್ಕೊಳ್ಬೋದು . ಹೌದು ಮನೆ ಕಡೆನೂ ನೋಡ್ಕೊಳ್ಬೋದು ಮತ್ತೆ ಕೆಲಸನೂ ಆಗುತ್ತೆ ಒಟ್ಟೊಟ್ಟಿಗೆ ಆಗತ್ತೆ. ಹೌದು ಊರಲ್ಲಿ ಊರಲ್ಲಿ friends ಗಳೊಟ್ಟಿಗೆ ಇದು ಮಾಡ್ಬೋದು work from home ಆದ್ರೆ. ಹೌದು ಅದಾದ್ರೆ ಒಳ್ಳೇದ್ ಆಗ್ತದೆ ಅದೇ ಹೇಳಿದ್ದು ಅಂದ್ರೆ ಇದೇ ಅದೇ ಸ್ವಲ್ಪ ಹಾಗೆದ್ದು ಸಾಧ್ಯತೆ ಇದೆಯಾ ಹಾಗೆ ತುಂಬಾ ಕೆಲಸ ಎಲ್ಲ ಸಿಕ್ತದ ಅಲ್ವಾ ಅದಕ್ಕೆ ಎಲ್ಲ ಈಗ ಅದೇ ಹಾಗೆ ಮಾಡ್ತಾ ಇದ್ದಾರೆ. ಹೌದು ಹೌದು ಆ ಮತ್ತೆ ಒಂದು ಖರ್ಚುಸಾ ಬೇರೆ ಊರಿಗೆ ಹೋಗದೆ ಅಲ್ಲಿಯ ಖರ್ಚು ಎಲ್ಲಾ ಆಗುದಿಲ್ಲ ಅಲ್ಲಿಯ ಖರ್ಚಿನಷ್ಟು ಆಗುದಿಲ್ಲ ಅಲ್ಲ ಮನೆಯಲ್ಲಿ ಇದ್ರೆ. ಹೌದು ಹೌದು ಅದೇ ಅದೇ correct ನೋಡಿ ನೀವು ಅದೇ ಅದೇ ನೋಡಿ ನೀವು ಏನಾದ್ರೂ ಇದ್ರೆ ನನ್ಗೆ ಹೇಳಿ ತಿಳಿಸಿ ಏನಾದ್ರೂ ಹಾಗೆ ಇದ್ರೆ. ನಿಮ್ಗೆ ನಿಮನ್ನು contact ಮಾಡ್ತೇನೆ ನಿಮ್ ಹತ್ರ ಇದ್ರೆ. ಆಯ್ತಾಯ್ತಾಯ್ತು ಸರಿ ಸರಿ ನಮ್ಗೆ ಹೇಳಿ ತಿಳಿಸಿ ನಾನ್ಸ ಮಾಡ್ತೇನೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ಕೆಲಸ ಸಿಕ್ಕಿದ್ರೆ ಒಳ್ಳೆದು. ಆಯ್ತು ಆಯ್ತು ರೋಹನ್ ಸರಿ ಹಾಗಾದ್ರೆ.

ಹೌದು ಸುಚಿತ್ರ ಅಲ್ವ.

ನಾವ್ ಕೂಡ ಚೆನ್ನಾಗಿದ್ದೇವೆ ಮತ್ತೆ ಮನೆಯಲೆಲ್ಲ ಹೇಗಿದ್ದಾರೆ?

ಏನಿಲ್ಲ ನಾನ್ ಕುತ್ಕೊಂಡಿದ್ದೇನೆ ನೀವ್ ಎಂತ ಮಾಡ್ತಾ ಇದ್ದೀರೀ?

ನಾನ್ ಈಗ ಚಾ ಮಾಡ್ತಾ ಇದ್ದೀನಿ

ಹೌದಾ ನಾನು ಹ್ಮ್ ಅಂದ್ರೆ ನನ್ಗೆ ತುಂಬಾ dresses purchase ಮಾಡ್ಲಿಕ್ಕೆ ಇತ್ತು ತುಂಬಾ items purchase ಮಾಡ್ಲಿಕ್ಕೆ ಇತ್ತು.

ಹಾಗೆ shopping ಹೋಗ್ಬೇಕು shopping ಗೆ ಹೊರಟ್ರೆ ತುಂಬಾ ಹೊತ್ತಾಗ್ತದಲ್ಲ ಎಲ್ಲ ಮನೆ ಕೆಲಸ ಎಲ್ಲ ಬಾಕಿಯಾಗ್ತಾದೆ, ಎಂತ ಮಾಡುದು shopping ಗೆ ಹೋಗದೆ ಸಹ ಬೇರೆ option ಇಲ್ಲ, ಇಲ್ಲಿ ಹೋಗಲಿಕ್ಕೂ ಸಹ ಬೇರೆ option ಇಲ್ಲ ಹಾಗೆ ಆಗಿದೆ.

ಅದೇ ಈಗ ನಮ್ಗೆ ಸ್ವಲ್ಪ online ದ್ದು

Site ಬಂದ ನಂತ್ರ ಕೊರೋನಾ ಬಂದ ನಂತ್ರ online ದ್ದು ಜಾಸ್ತಿ ನಮ್ಗೆ

online shopping Meesho, Flipkart ಇಂತದೆಲ್ಲ.

ಹಾ ನೀವ್ online shopping ಮಾಡುದಾ.

ಸ್ವಲ್ಪ ನಾನ್ ಅಂದ್ರೆ ಕೆಲವ್ ಹ್ಮ್.

ಅಂದ್ರೆ ನಮ್ಗೆ ವಸ್ತುಗಳನ್ನೆಲ್ಲ online ಅಲ್ಲಿ shopping ಮಾಡ್ತೇನೆ ನಾನು.

ಮದುವೆಗೆಲ್ಲ saree ಅದೆಲ್ಲ online ಮಾಡುದಿಲ್ಲ ಒಳ್ಳೆ rate ದೆಲ್ಲಾ,

ಅಂದ್ರೆ ಸ್ವಲ್ಪ ನಮಿಗೆ ಮನೇಲೆ use ಮಾಡುವಂತದ್ದು ಅಥವಾ ಒಂದ್ dress ಇದು ಮಾಡುವಂತದ್ದು ಅದೆಲ್ಲ online shop ಮಾಡ್ತೇನೆ ನಾನು

ಹಾ ಹೌದಾ ನನಿಗೆಸಾ ಈಗ ಅನಿಸುದು ಅಂದ್ರೆ ನಾನು ತುಂಬಾ time ಎಲ್ಲ waste ಮಾಡುದು ಹೋಗೋದು purchase ಮಾಡುವುದಕ್ಕಿಂತ,

Online ಅಲ್ಲಿ ಕುತ್ಕೊಂಡೇ ತುಂಬಾ options ಇರ್ತದಲ್ವಾ

ಕುತ್ಕೊಂಡಿರುವಾಗ ಕೆಲವೊಂದು ಸರಿ ನಾವು free ಆಗಿ ಇರ್ತೇವೆ ತುಂಬಾನೇ chat ಮಾಡುದು ಅಂತಿದ್ದೆಇರ್ತದೆ.

ಅದ್ಕಿಂತ ಸ್ವಲ್ಪ online ಯಾವ್ದಾದ್ರು Meesho ನ ಅದು ಇದ್ರಲ್ಲಿ ನೋಡಿದ್ರೆ.

ಹಾ ಹೌದು ಮತ್ತೆ ಹೀಗೆ shop ಅಲ್ಲಿ ತಕೊಳ್ಳೋಕ್ಕಿಂತ online shopping ಅಲ್ಲಿ.

ಸ್ವಲ್ಪ MRP ಗಿಂತ ಕೂಡ ಕಡಿಮೆಗೇ ಸಿಕ್ತದೆ ಅಲ್ಲ ನಮಿಗೆ.

ನೀವ್ ಅದ್ರಲ್ಲಿ ನಿಮಿಗೆ ದ್ದು image ಎಲ್ಲ ಕೊಡ್ತಾರೆ ಹೇಗೆ ಉಂಟು ಅಂತೇಳಿ.

ಹಾ ಆದ್ರೆ ಎಲ್ಲ product ದ್ದು quality ಗೊತ್ತಾಗುದಿಲ್ಲ ಅಲ್ವ ಅದೇ ಒಂದು ಸಮಸ್ಯೆ.

ಅಂದ್ರೆ ನಾವು photo ನೋಡಿ ತಕೊಳುದಲ್ಲ. defect ಇದ್ರೆ ನಾವ್ ನೋಡಿದ ಹಾಗೆ ಇದ್ರೆ ನೋಡಿದ ಹಾಗೆ ಇಲ್ಲದಿದ್ರೆ ಎಂತ ಮಾಡುದು ಅಂತ ನಂಗೆ ಯೋಚನೆ ಆಗುದು ಅದಕ್ಕಿಂತ ಸುಮ್ಮನೆ ಅಂಗಡಿಗೆ ಹೋಗಿ ತೆಕ್ಕೊಂಡ್ರೆ. ಎಲ್ಲ ನಮ್ಗೆ ಗೊತ್ತಾಗ್ತದೆ ನೋಡಿಯೇ ತಕ್ಕೊಳ್ಬಹದು ಅಂತ

ನಿಮಿಗೆ ಅದ್ರಲ್ಲಿ ಸುಲಾಭ ಇದ್ ಮಾಡ್ಬಹುದು ಯಾಕಂದ್ರೆ ನೋಡಿ ನಿಮ್ಗೆ three days ಅಲ್ಲಿ ವಾಪಸ್ ಕೊಡ್ಬಹುದು ನಿಮ್ಮ account ಗೆ ವಾಪಾಸ್ ಹಣ ಹಾಕ್ತಾರೆ ಅವ್ರು .

ಹಾ ಹೌದು ಈಗಾ Meesho ಎಲ್ಲ ಉಂಟು ನೋಡಿ.

ಹೌದಾ

ನಾವ್ return ಮಾಡುವಾಗ ತಕೊಂಡ್ ಹೋಗ್ತಾರಾ?

ಮರುದಿವಸ ಕೊಡ್ತಾರೆ ಮತ್ತೆ ಅದೇ ದಿವಸ ಅವ್ರು ತಕೊಂಡ ನಂತ್ರ.

ಹಾ refund ಆಗ್ತದಾ.

ಹಾ ಆದ್ರೆ ಇದು ಮತ್ತೆ ನಮ್ಗೆ ಎಂತ ಸಮಸ್ಯೆ

ಆದ್ರೆ ನಂಗೆ ಚೆಂದ ಇಲ್ಲ ಅಂದ್ರೆ ವಾಪಸ್ ಮಾಡ್ಬಹುದು ಅಂತ ನೀವ್ cash and delivery ಕೊಡ್ಬೇಕು ಯಾವಾಗ್ಲೂ ಕೂಡ.

Cash and delivery ಕೊಟ್ರು ಕೂಡ ನಾವ್ cash ತಕೊಂಡ ಮತ್ತೆ ನಮಿಗೆ ಅಂದ್ರೆ ಮೇಲೆ ನಾವ್ ಮನೆಗೆ ಬಂದೆ ಅಲ್ಲ ಅದನ್ನ open ಮಾಡುದು. ಅವ್ರು cash ತಕೊಂಡು ಹೋಗಿರ್ತಾರಲ್ವಾ ಅದು ನಮ್ಗೆ ಸಮಸ್ಯೆ ಆಗುದು